ಮತ್ತು ಗೋಡೆ ಮೇಲೆ ಎಚ್_ಪಿ ಡೆಲ್ ಲೆನೊವೊ ಯಾಪಲ್ ಗಳ ಬಿತ್ತಿ ಚಿತ್ರಗಳನ್ನು ಅಂಟಿಸಿದ್ದಾರೆ.

ಮತ್ತು ಈ ಚಿತ್ರದಲ್ಲಿ ಹಿಂದೆಗಡೆ ಒಂದು ವಿಂಡೋ ಕಾಣ್ತಾಇದೆ.

ಮತ್ತು ಈ ಚಿತ್ರದಲ್ಲಿ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಿದ್ದಾನೆ.

ಇದರಲ್ಲೊಂದು ಸಿಲಿಂಡರ್ ಪ್ಲಸ್ ಬೈಕ್ ಆಗಿದ್ದು ಮತ್ತು ಈ ಚಿತ್ರದಲ್ಲಿ ಒಂದು ಎರಡು ವಯರ್ ಕಂಬಗಳು ಕಾಣ್ತಾ ಇದ್ದಾವೆ.

ಅದರಲ್ಲಿ ಸರ್ದಾರ್ ವಲ್ಲಬಾಯಿ ಪಟೇಲ್ ಝಾನ್ಸಿ ರಾಣಿ ಲಕ್ಷ್ಮಿಬಾಯಿ ಅಂಬೇಡ್ಕರ್ ಗಾಂಧೀಜಿ ಯವರೂ ಇದ್ದಾರೆ.

ಮತ್ತು ಈ ಚಿತ್ರದಲ್ಲಿ ರಿಲಯನ್ಸ್ ಎಂದು ಬರೆದಿದೆ ಮತ್ತು ಈ ಚಿತ್ರದಲ್ಲಿ ಮೂರು ಬಲೂನ್ ಗಳು ಕಾಣ್ತಾ ಇದೆ.

ಮತ್ತು ಈ ಚಿತ್ರದ ಇಲ್ಲಿ ನೀರಿನ ಪಕ್ಕದಲ್ಲಿ ಕಲ್ಲಿನ ಗೋಡೆಯನ್ನು ನಿರ್ಮಿಸಲಾಗಿದೆ ಮತ್ತು ಈ ಚಿತ್ರದಲ್ಲಿ ಮುಗಿಲಿನ ಮುಗಿಲು ಕಾಣ್ತಾ ಇದೆ.

ಈ ಚಿತ್ರದಲ್ಲಿ ಒಂದು ದೊಡ್ಡದಾದ ಬಿಲ್ಡಿಂಗ್ ಕಾಣ್ತಾ ಇದೆ ಆ ಬಿಲ್ಡಿಂಗ್ ಗೆ ಒಂದು ಕಬ್ಬಿಣ ಸಲಾಕೆಕಾರದ ಗೇಟಿ ದೆ.

ಇದು ಒಂದು ಬುಕ್ ಸ್ಟೇಷನರಿ ಬುಕ್ ಆಗಿದ್ದು ಮತ್ತು ಇದರ ಹೆಸರು ಬಿಸಿಲ ಬುಕ್ಸ್ ಸೆಂಟರ್ ಆಗಿದ್ದು ಮತ್ತು ಈ ಚಿತ್ರದಲ್ಲಿ ಈ ಬುಕ್ಸ್ ಸೆಂಟ್ರ ಲ್ಲಿ ಹಲವಾರು ವಿಧದ ಬು- ಪುಸ್ತಕಗಳು ಕಾಣ್ತಾ ಇದೆ.

ಮತ್ತು ಹಲವಾರು ವಿಧದ ಬೆಡ್ ಗಳಿವೆ ಮತ್ತು ತಲೆದಿಂಬ್ ಇದವೆಮತ್ತು ಇಬ್ಬರು ವ್ಯಕ್ತಿಗಳು ಕುಳಿತಿದ್ದಾರೆ.

ಮತ್ತು ಈ ಚಿತ್ರದಲ್ಲಿ ಕಬ್ಬಿಣದ ಕಾಂಪೌಂಡ್ ಕಾಣ್ತಾ ಇದೆ ಮತ್ತು ಈ ಚಿತ್ರದಲ್ಲಿ ಮರಗಳು ಕಾಣ್ತಾ ಇದ್ದಾವೆ.

ಮತ್ತು ಈ ಚಿತ್ರದಲ್ಲಿ ಒಂದು ಒಮಿನಿ ಕಾರು ಮತ್ತು ಒಂದು ಇನೋವಾ ಕಾರು ಮತ್ತು ಈ ಚಿತ್ರದಲ್ಲಿ ಸೀಟ್ ಬೆಲ್ಟ್ ಸೇವ್ ಲೈವ್ಸ್ ಅಂತ ಬರೆದಿದೆ ಮತ್--